ಬಿಲ್ಡಿಂಗ್ ಬಾರಿ ಚಂದ ಆಯ್ತು ಕಾಂಕ್ಕೆ.

ಇದು ಕೆನರಾ ಬ್ಯಾಂಕ್ ಎ.ಟಿ.ಎಮ್ ಇದ್ರ ಎ.ಟಿ.ಎಮ್ ಅಂದ್ರೆ ಫುಲ್ ಫಾರಂ ಎನಿ ಟೈಮ್ ಮನಿ ಅಂತ ಹೇಳಿ ಎಷ್ಟೊತ್ತಿಗೆ ಬೇಕಾರು ದುಡ್ಡು ತಗಲಿಕ್ ನಾವು--

ಇದೊಂದು ಅಸ್ಸೆಂಬಲಿ ತರ ಕಾಣತ್ತಾ ಇತ್ತು ಇಲ್ಲಿ ಅಂಬೇಡ್ಕರ್ ಜಯಂತಿನ ಮಾಡತ್ತಾ ಇದರೆ ಅಂತ ಅನ್ನಸುತ್ತ.

ಸುಮಾರು ಜನ ಸೇರಿರಪ್ಪಾ ಇಲ್ಲಿ ಕಂಡ್ರೆ.

ಇದು ಒಂದು ಜಿಮ್ ತರ ಕಾಣತೈತ್ ನಂಗೆ.

ಇದ್ರಲ್ಲಿ ಅಲ್ಲಿ ಹಕ್ಕಿ ತುಂಬಾ ಹಾರಾಡ್ತ್ತಇದೆ.